ಈ ಚಿತ್ರದಲ್ಲಿ ನಾವು ಏನ್ ನೋಡಬಹುದು ಅಂದ್ರೆ ಇಲ್ಲೆಲ್ಲಾ ಫುಲ್ಲು --

ಮೇಲೇನು ಫುಲ್ಲುನು ಒನ್ ಟೂ ಥ್ರೀ ಫ್ಲೂರ್ಸ್ ತರನು ಕಾಣಸ್ತಿದೆ ಇಲ್ಲಿ ಒಂದು --

ಚಿತ್ರದಲ್ಲಿ ನಾವು ಏನ್ ನೋಡತ್ತಿದಿವಿ ಅಂದ್ರೆ ಇದು ಒಂತರ ಸ್ಟ್ರಾಬೆರಿ ತರ ಕಾಣತ್ತಿರೋ ಒಂದು --

ಗಿಡಗಳನ್ನು ಕಾಣಸ್ತಾ ಇದೆ ಮತ್ತೆ ನೀಲಿ ಆಕಾಶನು ಇದ್ರಲ್ಲಿ ನಾವು ನೋಡತ್ತಾ ಇರಬಹುದನ್ನು ನೋಡಬಹುದು .

ಚನ್ನಾಗಿ ನೀಟ್ ಆಗಿ ಡೆಕೋರಟ್ ಮಾಡ ಇಟ್ಟಿದನ್ನು ಈ ಚಿತ್ರದಲ್ಲಿ ನೋಡಬಹುದು.

ಇಜೆಗ್ದಲ್ ನಾವು ಏನ್ ನೋಡತ್ತಿವಿ ಅಂದ್ರೆ ಇಲ್ಲಿ ಒಂದು ಮೂರ್ ಸಿಂಹ ಉಳದ್ದ ಅಹ್ ಗೊಂಬೆ ಇದೆ ಅಂದ್ರೆ ಅದೊಂದು ನೋಟ್ ಮೇಲೆ ಕೊಯಿನ್ಸ್ ಮೇಲೆ ಹಾಕಿರೋ ಒಂದು ಸಿಂಬಲ್ ಅ --

ಚಿತ್ರದಲ್ಲಿ ನಾವು ಏನ್ ನೋಡಬಹುದ್ ಅಂದ್ರೆ ಅಲ್ಲಿ ಒಂದು ಟೀಚರ್ ನಡಕೊಂಡ ಬರತ್ತಾ ಇದಾರೆ ಮಕ್ಕಳೆಲ್ಲಾನು ಕುತ್ತಕೊಂಡಿದ್ದಾರೆ.

ಚಿತ್ರದಲ್ಲಿ ನಾವು ನೋಡತ್ತಿದಿವಿ ಏನ್ ಅನ್ ಅಂದ್ರೆ ಇಲ್ಲಿ ಎಲ್ಲವನ್ನು ಉದ್ದ ಐಡಲ್ಸ್ ಇದಾವೆ ಅಂದ್ರೆ ಒಂದು ಯೇಸು ಆಕಾರ್ .

ಚಿತ್ರದಲ್ಲಿ ನಾವು ಏನ್ ನೋಡತ್ತಾ ಇದೀವಿ ಅಂದ್ರೆ ಇದೊಂದು ಟೆಂಪಲ್ ತರ ಕಾಣಸ್ತಾ ಇದೆ ಹಂಪಿಯಲ್ಲಿ ಉಹ್ ಇಲ್ಲಿ ಯಾರು ಇಲ್ಲಾ ನಿಂತ್ಕೊಂಡ್ ಮತ್ತೆ ಇನ್ ಮತ್ರ ಫುಲ್ ಇದೊಂತರ ಗುಡ್ಡ --

ಮತ್ತೆ ಎಲ್ಲಾ ವಿಗ್ರಹಗಳುನ್ನು ಇಲ್ಲಿಗೆ ನೋಡತ್ತಿರೋದನ್ನು ನಾವು ಈ ಚಿತ್ರದಲ್ಲಿ ಅದನೆಲ್ಲಾ ನೋಡಬಹುದು .

ಚಿತ್ರದಲ್ಲಿ ನಾವು ಏನ್ ನೋಡತ್ತಿದಿವಿ ಅಂದ್ರೆ ಇಲ್ಲೊಂದು ಬಸ್ ಇದೆ ಅಲ್ಲಿ ಕಳ್ಳದ್ ಬಸ್ ತರ ಕಾಣಸ್ತಾ ಇದೆ ಒಬ್ಬ ಮನುಷ್ಯ ಹತ್ತತಾ ಇದಾನೆ ಒಳಗಡೆ ಮನುಷ್ಯರು ಇರೋದನ್ನ ನಾವು ನೋಡಬಹುದು .

ಇಲ್ಲೊಂದು ಆಆಆ ಆಂಟಿನು ನಡಕೊಂಡು ಹೋಗತ್ತಾ ಇದಾರೆ ಎಲ್ಲರೂನು ಅಲ್ಲಿ ಹೋಗತ್ತಿರೋದನ್ನು ನೋ ನಿಂತಕೊಂಡಿರೋದನ್ನು ನಾವು ಈ ಚಿತ್ರದಲ್ಲೆಲ್ಲಾ ನೋಡ್ಬೊ --

ಚಿತ್ರದಲ್ಲಿ ನಾವು ಏನ್ ನೋಡಬಹುದು ಅಂದ್ರೆ ಎಲ್ಲಾ ಚಿಕ್ಕಚಿಕ್ಕ ಹುಡುಗ್ರು ಎಲ್ಲಾ ಕೂತಕೊಂಡು ರಂಗೋಲಿಯನ್ನ ಹಾಕತ್ತಾ ಇದಾರೆ ಮತ್ತೆ ಅದನ್ನು ವೈಟ್ . ಗ್ರೀನ್ ಅಂತ ಆರೆಂಜ್ ಕಲರ್ ಯಲ್ಲೋ ಕಲರ್ ನ ಹಾಕತ್ತಾ ಇದ್ದಾರೆ.

ಅಂದ್ರೆ ಪ್ಲಾಂಟ್ಸ್ ಗಳು ಫ್ಲವರ್ಸ್ ಗಳಿಂದ ಫುಲ್ ಡೆಕೋರಟ್ ಮಾಡಿದರೆ ಹೊರಗಡೆ ಒಂದ ಇಬ್ರು ಮನಷ್ಯರು ವಾಚ್ ಮ್ಯಾನ್ ಕೂತಿದ್ದಾನೆ ಮತ್ತೆ ಇನ್ನು ಹೊರಗಡೆ --

ಈ ಚಿತ್ರದಲ್ಲಿ ನಾವು ಏನ್ ನೋಡತ್ತಿದಿವಿ ಅಂದ್ರೆ ಇಲ್ಲೊಂದು ಬ್ರಿಜ್ ಇದೆ ಅಲ್ಲೆಲ್ಲೋ ನೀರ್ ಹೋಲ್ ಗಡೆ ನೀರ್ ಮೇಲೆ ಒಂದು ಬ್ರಿಜ್ ಇದೆ ನೀರ್ ಎಲ್ಲಾ ಹೋಗತ್ತಾ ಇದಾವೆ ಮತ್ತೆ ಬೋಟಸ್ ನು ಇದಾವೆ.

ಚಿತ್ರದಲ್ಲಿ ನಾವು ಏನ್ ನೋಡತ್ತಾ ಇದೀವಿ ಅಂದ್ರೆ ಇದೊಂದು ಮ್ಯೂಸಿಯಂ ತರ ಕಾಣಸ್ತಾ ಇದೆ ಅಲ್ಲಿ ಒಂದು ಏರೋಪ್ಲೇನ್ ನಿಂತ್ಕೊಂಡಿರೋದನ್ನ ನೋಡತ್ತಿದಿವಿ ಅದುನು ಮೂವ್ ಆಗತ್ತಾ ಇಲ್ಲಾ ಒಂದು ಮ್ಯೂಸಿಯಂ ಅಲ್ಲಿ ಗೊಂಬೆ ತರ ಇಟ್ಟಿದ್ದಾರೆ .

ಮತ್ತೆ ಅವೆಲ್ಲಾ ಫುಲ್ ಕೇಜ್ ಅಲ್ಲಿ ಇರೋತರಾ ನಮಗೆ ಕಾಣಸ್ತಾ ಇದೆ ಅವೆಲ್ಲಾ ವೈಟ್ ಶೀಪ್ಸ ವಿದ್ ಬ್ಲಾಕ್ ಫೆಸಸ್ ಇರೋದನ್ನು ನಾವು ಈ ಚಿತ್ರದಲ್ಲಿ ಇವೆಲ್ಲ ನಾನ್ ನೋಡ್ಬೋದು.

ಎಲ್ಲಾ ಫುಲ್ಲು ಆಆ ಮಿಷಿನ್ಸ್ ನು ಇಟ್ಟಿದ್ದಾರೆ ಅಗ್ರಿಕಲ್ಚರ್ ಗೆ ಬೇಕಾಗಿರೋ ಒಂದು ವಸ್ತುನು ಅಲ್ಲಿರೋದನ್ನು ನಾವು ಈ ಚಿತ್ರದಲ್ಲಿ ಅದನೆಲ್ಲಾ ನಾವು ನೋಡ್ಬೋದು.

ಚಿತ್ರದಲ್ಲಿ ನಾವು ಏನ್ ನೋಡಬಹುದು ಅಂದ್ರೆ ಅದೊಂದು ಡ್ಯಾಮ್ ಗೇಟ್ಸ್ ತರ ಕಾಣಸ್ತಾ ಇದಾವೆ ಎಲ್ಲಾ ಕ್ಲೋಸ್ ಆಗಿದವೆ ಡ್ಯಾಮ್ ಗೇಟ್ಸ್ ನು ತಗದಿಲ್ಲಾ ನೀರುನು ಏನ್ ಬರಿತ್ತಿಲ್ಲಾ ಅಲ್ಲಿ.

ಫುಲ್ ಮನೆತರನು ದೂರದಲಿ ಕಾಣಸ್ತಾ ಇರೋದನ್ನು ನಾವು ಈ ಚಿತ್ರದಲ್ಲಿ ಇದೆಲ್ಲಾನೂ ನಾವು ನೋಡಬಹುದು.

ಎಲ್ಲಾ ಮನುಷ್ಯರು ಅಲ್ ಮಾಡ್ತಿರ್ತಿದ್ದೆ ಆನ್ಸ್ತಾಯಿದೆ ಇದನ್ನೇ ನಾವು ದೊಡ್ಡೊಡ್ ಫ್ಯಾಕ್ಟ್ರಿಸ್ ತರ ಇದಾವೆ ವೆ ಇರಬಹುದಂತ ನಮ್ಮ್ ಗೆ --